ತುಂಬಾ ಚೆನ್ನಾಗಿದೆ ವೀಕ್ಷಣೆಯನ್ನು ಮತ್ತೆ ರೂಮ್ಸ್ ಎಲ್ಲಾ ಚೆನ್ನಾಗಿದೆ ಇದರಲ್ಲಿ ನೋಡಿ ಒಂದ್ಸರ್ತಿ ಟ್ರೈ ಮಾಡಿ ನೀವುನು.

ವಿದ್ಯಾವರ್ಧಕ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದು ನಮ್ಮ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು .

ಎಷ್ಟ್ ಜನ ಏನ್ ಏನ್ ಅಕೌಂಟ್ ಮಾಡ್ಸಕಂಡವರೇ ಅಂತ ನನಗಂತೂ ಗೊತ್ತಿಲ್ಲ ಆದ್ರೆ ಚೆನ್ನಾಗಿದೆ ಬ್ಯಾಂಕುಗಳು ತುಂಬಾ ತುಂಬಾ ಇದ್ದಾವೆ.

ಪೆಟ್ರೋಲ್ ಬಂಕ್ ಪೆಟ್ರೋಲ್ ಅಲ್ಲಿ ಕಾಣಿಸ್ತಾ ಇರೋ ಪ್ರಕಾರ ಪೆಟ್ರೋಲ್ ಇದು ಮಾಡ್ತಿರ ಅನ್ಲೋಡ್ ಮಾಡ್ತಾ ಇರ್ಬಹುದು ತುಂಬಾ ಕಾಸ್ಟ್ಲಿ ಆಗಿದೆ ಅಪ್ಪ ಪೆಟ್ರೋಲ್ ರೇಟ್ ಅಂತೂ ನಮ್ಮ ಮೈಸೂರು ಜನಕ್ಕೆ ತುಂಬಾ ತುಂಬಾ ಕಾಸ್ಟ್ಲಿ ಆಗಿದೆ. ಅದು ಆರೆಸ್ ಇಟ್ಕೊಂಡಿದ್ದಾರೆ ತುಂಬಾ ಜನ ಅಲ್ಲಿ --

ಆಮೇಲೆ ಚೆನ್ನಾಗಿ ಹಸಿರು ಎಲ್ಲ ತುಂಬ್ಕೊಂಡಿದೆ ಎಸ್_ಬಿ_ಐ ಬ್ಯಾಂಕ್ ಚೆನ್ನಾಗಿ ಜಾಸ್ತಿ ಇದಾವೆ.